ಜಾವಾದಲ್ಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ನ ಕುರಿತು ಮತ್ತು ಕನ್ಸ್ ಟ್ರಕ್ಟರ್ ರಚನೆ ಮಾಡುವುದನ್ನು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ವರ್ಷನ್ 1110 ಉಬಂಟು ವರ್ಶನ್ ೧೧೧೦ ಜಾವಾ ಡೆವಲಪ್ಮೆಂಟ್ ಕಿಟ್ 16 ಜಾವಾ ಡೆವೆಲೊಪ್ಮೆಂ ಟ್ ಕಿಟ್ ೧೬ ಹಾಗೂ ಎಕ್ಲಿಪ್ಸ್ 370 ಎಕ್ಲಿಪ್ಸ್ ೩೭೦ ಗಳನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನೀವು ಜಾವಾದಲ್ಲಿ ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಕ್ಲಾಸ್ ಮತ್ತು ಕ್ಲಾಸ್ ನ ಒಬ್ಜೆಕ್ಟ್ ಗಳನ್ನು ರಚನೆ ಮಾಡಲು ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಕೆಳಕಂಡ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpwwwspoken tutorialಒರ್ಗ್ ಇನ್ಸ್ಟನ್ಸ್ ವೇರಿಯೇಬಲ್ ಗಳನ್ನು ಇನಿಷಿಯಲೈಜ್ ಮಾಡಲು ಕನ್ಸ್ ಟ್ರಕ್ಟರ್ ಗಳನ್ನು ಉಪಯೋಗಿಸುತ್ತಾರೆ
ಹೊಸ ಒಬ್ಜೆಕ್ಟ್ ಗಳು ರಚನೆಯಾದಾಗ ಕನ್ಸ್ ಟ್ರಕ್ಟರ್ ಗಳು ಕಾಲ್ ಆಗುತ್ತದೆ
ಈಗ ನಾವು ಕನ್ಸ್ ಟ್ರಕ್ಟರ್ ಗಳು ಜಾವಾದಲ್ಲಿ ಹೇಗೆ ಡಿಫೈನ್ ಆಗುವುದೆಂದು ನೋಡೋಣ
ಎಕ್ಲಿಪ್ಸ್ ನಲ್ಲಿ ಮೊದಲೇ ರಚಿಸಿರುವ studentಜಾವಾ ಎಂಬ ಜಾವಾ ಪೈಲ್ ಅನ್ನು ತೆರೆಯೋಣ
ಸ್ಟುಡೆಂಟ್ ಕ್ಲಾಸ್ ನಲ್ಲಿ ಎರಡು ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡೋಣ
ಅದಕ್ಕಾಗಿ ಇಂಟ್ roll number ಸೆಮಿಕೋಲನ್ ಮತ್ತು ಸ್ಟ್ರಿಂಗ್ ನೇಮ್ ಸೆಮಿಕೋಲನ್ ಎಂದು ಟೈಪ್ ಮಾಡಿ
ಈಗ ಒಂದು ಮೆಥಡ್ ಅನ್ನು ರಚನೆ ಮಾಡೋಣ
ಅದಕ್ಕಾಗಿ ವಾಯ್ಡ್ studentDetail ಎಂದು ಟೈಪ್ ಮಾಡಿ
ಕರ್ಲೀ ಬ್ರ್ಯಾಕೆಟ್ ನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಬ್ರ್ಯಾಕೆಟ್ ನಲ್ಲಿ roll number ಎಂದು ಟೈಪ್ ಮಾಡಿ

ನಂತರ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಬ್ರ್ಯಾಕೆಟ್ ನಲ್ಲಿ ನೇಮ್ ಎಂದು ಟೈಪ್ ಮಾಡಿ
ಈಗ ಮೇನ್ ಮೆಥಡ್ ನಲ್ಲಿ ಈ ಮೆಥಡ್ ಅನ್ನು ಕಾಲ್ ಮಾಡೋಣ
ಹಾಗಾಗಿ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡಿ ಮೆಥಡ್ ಅನ್ನು ಕಾಲ್ ಮಾಡೋಣ
ಸ್ಟುಡೆಂಟ್ ಸ್ಪೇಸ್ ಒಬ್ಜೆಕ್ಟ್ ನೇಮ್ ಸ್ಟು ಸಮ ನ್ಯೂ ಸ್ಟುಡೆಂಟ್ ಎಂದು ಟೈಪ್ ಮಾಡಿ
ನಂತರ ಸ್ಟು ಡಾಟ್ ಮೆಥಡ್ ನೇಮ್ ಅಂದರೆ ಸ್ಟುಡೆಂಟ್ಡೆಟೈಲ್ ಎಂದು ಟೈಪ್ ಮಾಡಿ
ಸೇವ್ ಮಾಡಿ ರನ್ ಮಾಡಿರಿ
ನಾವು ಜೆರೊ ಮತ್ತು ನುಲ್ ಎಂಬ ಫಲಿತವನ್ನು ಪಡೆಯುತ್ತೇವೆ
ಇಂಟ್ ವೇರಿಯೇಬಲ್ roll number ಅದರ ಡಿಫಾಲ್ಟ್ ಬೆಲೆ ಸೊನ್ನೆಗೆ ಇನಿಷಿಯಲೈಜ್ ಆಗಿದೆ
ಮತ್ತು ಸ್ಟ್ರಿಂಗ್ ನೇಮ್ ಅದರ ಡಿಫಾಲ್ಟ್ ಬೆಲೆ ನುಲ್ ಗೆ ಇನಿಷಿಯಲೈಜ್ ಆಗಿದೆ
ನಾವು ಯಾವುದೇ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡದಿದ್ದಲ್ಲಿ ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ರಚನೆಯಾಗುತ್ತದೆ
ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ಯಾವುದೇ ಪ್ಯಾರಾಮೀಟರ್ ಗಳನ್ನು ಹೊಂದಿರುವುದಿಲ್ಲ
ಅದು ಇನ್ಸಟೆನ್ಸ್ ವೇರಿಯೇಬಲ್ ಗಳನ್ನು ಅವುಗಳ ಡಿಫಾಲ್ಟ್ ಬೆಲೆಗಳಿಗೆ ಇನಿಷಿಯಲೈಜ್ ಮಾಡುತ್ತದೆ
ಈಗ ಒಂದು ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡೋಣ
ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿರಿ
ಕರ್ಲೀ ಬ್ರ್ಯಾಕೆಟ್ ತೆರೆದು ಮುಚ್ಚಿರಿ
ನೆನಪಿಡಿ ಕನ್ಸ್ ಟ್ರಕ್ಟರ್ ಗಳು ಅವುಗಳು ಯಾವ ಕ್ಲಾಸ್ ಗೇ ಸೇರಿರುತ್ತವೋ ಅದೇ ಹೆಸರನ್ನು ಹೊಂದಿರುತ್ತವೆ
ಕನ್ಸ್ ಟ್ರಕ್ಟರ್ ಗಳು ಮೆಥಡ್ ಗಳನ್ನು ಹೋಲುತ್ತವೆ ಆದರೆ ಕೆಲವು ವ್ಯತ್ಯಾಸಗಳೂ ಇವೆ
ಸೇವ್ ಮಾಡಿ ರನ್ ಮಾಡಿರಿ
ನಾವು ಮೊದಲಿನ ಫಲಿತಾಂಶವನ್ನೇ ಪಡೆಯುತ್ತೇವೆ
ಏಕೆಂದರೆ ನಾವು ಡಿಫೈನ್ ಮಾಡಿದ ಕನ್ಸ್ ಟ್ರಕ್ಟರ್ ಕನ್ಸ್ ಟ್ರಕ್ಟರ್ ಇಲ್ಲದಿರುವುದಕ್ಕೆ ಸಮ
ಆದರೆ ಇಲ್ಲಿ ನಾವು ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡಿರುವುದರಿಂದ ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ರಚನೆ ಆಗುವುದಿಲ್ಲ
ಈಗ ವೇರಿಯೇಬಲ್ ಗಳಿಗೆ ಬೆಲೆಗಳನ್ನು ಕೊಡೋಣ
ಅದಕ್ಕಾಗಿ ಕನ್ಸ್ ಟ್ರಕ್ಟರ್ ನ ಒಳಗೆ roll number ಸಮ 10 ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಮತ್ತು ನೇಮ್ ಸಮ ಡಬಲ್ ಕೋಟ್ಸ್ ನಲ್ಲಿ ರಾಮನ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಸೇವ್ ಮಾಡಿ ರನ್ ಮಾಡಿರಿ
ನಾವು ಫಲಿತದಲ್ಲಿ roll number ನ ಬೆಲೆ ಹತ್ತು ಮತ್ತು ನೇಮ್ ನ ಬೆಲೆ ರಾಮನ್ ಆಗಿರುವುದನ್ನು ನೋಡುತ್ತೇವೆ
ಕನ್ಸ್ ಟ್ರಕ್ಟರ್ ಇನ್ಸ್ ಟೆನ್ಸ್ ಫೀಲ್ಡ್ ಅನ್ನು ಇನಿಷಿಯಲೈಜ್ ಮಾಡಿದೆ
ಈಗ ಮೆಥಡ್ ಹಾಗೂ ಕನ್ಸ್ ಟ್ರಕ್ಟರ್ ಗಳ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ
ಕನ್ಸ್ ಟ್ರಕ್ಟರ್ ಗಳು ರಿಟರ್ನ್ ಟೈಪ್ ಅನ್ನು ಹೊಂದಿರುವುದಿಲ್ಲ
ಆದರೆ ಮೆಥಡ್ ಗಳು ರಿಟರ್ನ್ ಟೈಪ್ ಅನ್ನು ಹೊಂದಿರುತ್ತದೆ
ಕನ್ಸ್ ಟ್ರಕ್ಟರ್ ಗಳು ನ್ಯೂ ಆಪರೇಟರ್ ಗಳನ್ನು ಬಳಸಿ ಕಾಲ್ ಆಗುತ್ತವೆ
ಆದರೆ ಮೆಥಡ್ ಗಳು ಡಾಟ್ ಆಪರೇಟರ್ ಗಳನ್ನು ಬಳಸಿ ಕಾಲ್ ಆಗುತ್ತವೆ
ಇವು ಮೆಥಡ್ ಹಾಗೂ ಕನ್ಸ್ ಟ್ರಕ್ಟರ್ ಗಳ ನಡುವಿನ ಕೆಲವು ವ್ಯತ್ಯಾಸಗಳು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ನ ಕುರಿತು ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡಲು ಮತ್ತು ಮೆಥಡ್ ಹಾಗೂ ಕನ್ಸ್ ಟ್ರಕ್ಟರ್ ಗಳ ನಡುವಿನ ವ್ಯತ್ಯಾಸಗಳನ್ನು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ ಎಂಪ್ಲಾಯಿ ಎಂಬ ಕ್ಲಾಸ್ ಅನ್ನು ವೇರಿಯೇಬಲ್ ಗಳನ್ನು ಮತ್ತು ಆ ವೇರಿಯೇಬಲ್ ಗಳನ್ನು ಫಲಿತದಲ್ಲಿ ತೋರಿಸಲು ಮೆಥಡ್ ಗಳನ್ನು ರಚನೆ ಮಾಡಿ
ಮತ್ತು ಈ ಕ್ಲಾಸ್ ಗೆ ಒಂದು ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡಿ ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವೀಡಿಯೋಗಾಗಿ 1 ಎಂಬ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಬಗ್ಗೆ ತಿಳಿಸುತ್ತದೆ
ನೀವು ಒಳ್ಳೆಯ ಬ್ಯಾಂಡ್ವಿಯಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋrಡ್ ಮಾಡಿ ಕೂಡಾ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಓನ್ಲೈನನ್ ಪರೀಕ್ಷೆ ಯಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣವನ್ನು ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರ ದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpspoken tutorialorgNMEICT Intro ನಾವು ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ
ಧನ್ಯವಾದಗಳು
ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ